ಇದು ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿದೆ ಎದ್ರುಗಡೆ ಮರ ಎಲ್ಲ ಇದೆ ಚನಾಗಿದೆ ಇದು.

ಮತ್ತೆ ಸ್ಕೂಲ್ ಕೂಡ ಎಲ್ಲರು ಸ್ಟೂಡೆಂಟ್ ಗಳು ಹೋಗ್ತಾರೆ ಪಾಠ ಕೇಳಕ್ಕೆ ಚೆನ್ನಾಗಿದೆ ಕೂಡ ಇದು ಫುಲ್ ಯಲ್ಲಾ. ಇದು ತುಂಬಾ ತುಂಬ ದೊಡ್ಡದಾದ ಪ್ಲೇಸ್ ಅಲ್ಲಿದೆ.

ಹುಡುಗ ಐರನ್ ಮಾಡ್ತಾ ಇದ್ದಾನೆ ಬಟ್ಟೆನ ಬಟ್ಟೆ ಐರನ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಸುಕ್ಕಾಗಿ ಇರಲ್ಲ .

ಟೋಟಲ್ಲೀ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಆಗಿದೆ ಟ್ರೆಂಡ್ಸ್ ಅಲ್ಲಿ ತೊಗೊಂಡ್ರೆ ಅಂತದ್ದು ತುಂಬಾ ಚೆನ್ನಾಗಿದೆ ಈ ಟ್ರೆಂಡ್ಸ್ ಕೂಡಾ.